ಇಲ್ಲಿ ಒಂದು ಸಣ್ಣದೊಂದು ಮರ ಇದೆ.

ನದಿ ಪಕ್ಕ ಬೆಟ್ಟದ ಮೇಲೆ ಒಂದ ಹುಡಗಿ ಕುಂತಕೊಂಡಿದಾಳೆ.

ಚೇರ್ ಐತಿ ಮತ್ತೆ ಒಂದು ಫೋನ್ ಐತಿ.

ಇಬ್ಬರು ಅಂಕಲ್ಲು ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ದಾರೆ ಇನ್ನೊಬ್ರು--

ಮತ್ತೆ ಗೋಡೆ ಮೇಲೆ ಫೋಟೋಸ್ ಅಂಟಿಸಿದ್ದಾರೆ ಮತ್ತೆ ಲೈಟಿಂಗ್ಸ್ ಹಾಕಿದ್ದಾರೆ ಮತ್ತೆ ಬಾಟಲ್ ಅದಾವೆ ಮತ್ತೆ ಪ್ಲೇಟ್ಸ್ ಅದವೆ.

ಇದು ಒಂದು ರೋಡು ಇಬ್ಬರು ಜನ ನಡ್ಕೊಂಡು ಹೋಗ್ತಿದ್ದಾರೆ ಮತ್--

ಪುಟ್ಟಿ ಇಟ್ಟಿ ಸನ್ನು ಸನ್ನು ಪುಟ್ಟಿಗಳು ಇದಾವೆ.

ಆಮೇಲೆ ಒಂದು ಟೀಲಿನ್ ಟ್ಯಾಂಕ್ ಐತಿ.

ಇಲ್ಲಿ ಆರ್ ಜನ ಅಂಕಲ್ಸ್ ಇದ್ದಾರೆ ಮತ್ತು ಒಬ್ಬಳು ಆಂಟಿ ಇದಾರೆ.